ತೊಗೊಂಡ್ ಹೋದ್ರೆ ಅದನ್ನ ಇಡದು ಅಥರ ಎಲ್ಲ ಮಾಡ್ತಿದ್ವಿ. ಚನಾಗಿರ್ತಿತ್ತು. ಮತ್ತೆ ಬೋರ್ಡ್ ಅಲ್ಲೆಲ್ಲ ನಾವೇ ಸುಂಸುಮ್ನೆ ಹೋಗಿ ಬರಿಯದು ಮಾಡದು. ಮತ್ತೆ ಡ್ರಾಯಿಂಗ್ ಬಿಡ್ಸದು ಆಥರ ಎಲ್ಲ ಮಾಡ್ತಿದ್ವಿ ನಾವು ಚನಾಗ್--

ಫುಲ್ ಗಟ್ಟಿಯಾಗಿ ಕಟ್ಟಬೇಕು ಮತ್ತೆ ಚನಾಗ್ ಕಟ್ಟಬೇಕು ಅದು ಬಾಳ್ಕೆ ಬರೋ ಥರ ಕಟ್ಟಬೇಕು ಆ ಥರ--

ಆದ್ರೆ ಭರತನಾಟ್ಯದಲ್ಲಿ ಏನಪ್ಪಾ ಅಂದ್ರೆ ಸುಂದರವಾಗಿ ಕಾಣ್ಬೋದು ಮತ್ತೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗತ್ತೆ ಭರ್--

ಚನಾಗಿರುತ್ತೆ ಹ ಹ ಹೆಣ್ಣುಮಕ್ಳುಗೆ ಅಂದ್ರೆ ಮೇನ್ ಆಗ್ ಹೆಣ್ಣಮಕ್ಕಳಿಗೆ ಪಾರ್ಲರ್ ಇರದು ಅಂದ್ರೆ ಹೆಣ್ಮಕ್ಳು ಅವರ ಬ್ಯೂಟಿ ಮೈಂಟೈನ್ ಮಾಡಬೋದಾಗಿರ್ಲಿ ಮತ್ತೆ ಯಾವದೇ ಫುನ್ಕ್ಷನ್ ಗೆ ರೆಡಿ ಆಗೊದಾಗಿರ್ಲಿ ಹಾ ಪಾರ್ಲರ್ ಅಲ್ಲೇ ಚೆನ್ನಾಗ್ ಮಾಡ್ತಾರೆ ಮತ್ತೆ ನಮಗೆ ಯಾವ ಥರ ಬೇಕು ಆಥರ ರೆಡಿ ಆಗಬೋದ್.